ಮತ್ತೆ ಕಾಡಲ್ಲ್ ಸಹ ಇರುತ್ತೆ ಸೊಪ್ಪು ತಿನ್ನುತ್ತೆ--

ಫ್ಯಾಮಿಲಿ ಅವರು ಎಲ್ಲ ಹೋಗ್ಬೋದು.

ಎಲ್ಲ ಬೊಜ್ಜನ್ನ ಎಲ್ಲ ಕರಗಸಿ ಫಿಟ್ ಅಂಡ್ ಸ್ಲಿಮ್ ಆಗೋದಕ್ಕೆ --

ಶೇವ್ ಮಾಡ್ಸ್ಕೊಂಡು ಬರಬೋದು ಮತ್ತೆ ಫೇಷಿಯಲ್ ಮಾಡ್ಸ್ಕೊಬೋದು.